ತುಂಬಾ ಅಂದ್ರೆ ತುಂಬಾ ಲೋ ಕಾಸ್ಟ್ ಅಲ್ಲೂ ಕೂಡ ಪ್ರಯಿಸ್ ಇರುತ್ತೆ ಬಟ್ ಚಿಕ್ಕದಿದ್ರು ತುಂಬಾ ಚೆನ್ನಾಗಿದೆ.

ಸೋ ಹಿಂದಿನ ಕಾಲದ ಜನರು ಈಗಿನ ಕಾಲದ ಇರಬಹುದು ಸೂ ಈ ರೀತಿ ಒಂದು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಮಾಡುವ ಪದ್ಧತಿ ಇದೆ .

ಸೋ ರೀತಿ ಒಂದು ಮಾಡೋದ್ರಿಂದ ಅವ್ರಿಗೆ ಒಂದು ದೇವರ ಮೇಲೆ ಒಂದು ಭಕ್ತಿಯನ್ನ ತೋರಿಸ್ಕೊಬಹುದು ಸೊ ಈ ರೀತಿ ದೇವಸ್ಥಾನವನ್ನು ನೀಟಾಗಿ ಇಡಬೇಕು ಅಂದ್ರೆ ಈ ರೀತಿ ಒಂದು ಫನ್ಕ್ಷನ್ ಮಾಡೋದ್ರಿಂದ ಚೆನಾಗಿರೋದೇ --

ನೀವಿಲ್ಲಿ ನೋಡಬಹುದು ಒಂದು ನೃತ್ಯವಂತ ಸೋ ಇದನ್ನ ಬಂದು ಕರ್ನಾಟಕ ದಲ್ಲಿ ಮಾಡುವಂತ ಸೊ ಈ ಒಂದು ನ್ರಿತ್ಯದಲ್ಲಿ ಇರುವುದು ಕಾಸ್ಟ್ ತುಂಬಾ ಡಿಫರೆಂಟ್ ಆಗಿರುತ್ತೆ

ಒಂದು ಟೇಬಲ್ ಇದೆ ಹಾಗೇನೆ ಒಂದು ಹೊರಗಡೆ ಕೂಡ ಒಂದು ಬ್ಯಾನರ್ ಇದೆ ಮರಗಳು ಕೂಡ ಇದೆ.